ಇದು ಯಾವುದೊ ಮದುವೆ ಇವೆಂಟ್ ತರ ಕಾಣಸ್ತಾ ಇದೆ ಎಲ್ಲ ಫ್ಲವರಲ್ಲಿ ಡೆಕೋರೇಟ್ ಮಾಡಿದಾರೆ ಗ್ಲಾಸ್ ಇದೆ ಒಬ್ರು ಒಳ್ಗಡೆ ನಿಂತಿದ್ದಾರೆ. ಅವರು ಯೆಲ್ಲೊ ಕಲರ್ ಶರ್ಟ್ ಬ್ಲಾಕ್ ಕಲರ್ ಶೊರ್ಟ್ಸ್ ಹಾಕಿದ್ದರೆ. ಹೊರಗಡೆ ಇರೋವರು ಫೋಟೋ ಪೋಸ್ ಕೊಡ್ತಾ ಇದಾರೆ.

ಮತ್ತೆ ಏನೋ ಲೈಕ್ ಸಂ ಹ್ಯಾಂಗಿಂಗ್ಸ್ ಹಾಕಿದರೆ ಹಾಗೆ ಫ್ಲವರ್ ಇಂದ ಡೆಕೋರೇಟ್ ಮಾಡಿದರೆ --

ಹಾಗೆ ಸ್ಟೆಪ್ಸ್ ಇದೆ ಆಹ್ಹ್ ಅಲ್ಲಿ ಒಂದ್ ಮನೆ ಇರೋ ತರ ಕಾಣಿಸ್ತಾ ಇದೆ ಗೇಟ್ ಇದೆ ಅದಿಕ್ಕೆ ಗೇಟಿ ಗೆ ಲಾಕ್ ಮಾಡಿದ್ದಾರೆ.

ಆ ಎಲ್ರುನೂ ಸ್ಯಾರಿ ಹಾಕೊಂಡಿದ್ದಾರೆ ಎಲ್ರು ಅವ್ರ ತಲೇನ ಕಾಣುಸದೆ ಇರೋತರ ಮುಸ್ಕ್ ಹಾಕೊಂಡಿದ್ದಾರೆ.

ಇದು ಫಿಶ್ ತಾಗುಂಡ್ ಬಿಟ್ಟು ಕ್ಲೀನ್ ಮಾಡ್ತಾ ಇದೆ ಅನಸ್ತೇ ಮೇ ಬಿ ಎಲ್ಲ ಚಿಕ್ ಚಿಕ್ ಫಿಶ್ ಇದೆ ಮತ್ತೆ ದೊಡ್ಚ್ ಫಿಷು ಇದೆ ಎಲ್ಲ ಡಿಫರೆಂಟ್ ಆಗಿರುವ ಫಿಶ್ಸ್ ಎಲ್ಲ ಕಾಣಿಸ್ತಾ ಇದೆ .

ಇದುವೊಂದು ಕಚೇರಿ ತರ ಕಾಣಿಸ್ತಾ ಇದೆ. ಇಲ್ಲಿ ಹೊರಗಡೆ ಎಲ್ಲ ವೆಹಿಕಲ್ಸ್ ನಿಲ್ಸಿದಾರೆ. ಬೈಕ್ ನಿಂತಿದೆ ಸ್ಕೂಟಿ ನಿಂತಿದೆ.

ಹಿಂದೆ ಬ್ರಿಡ್ಜ್ ಕಾಣಿಸ್ತಾ ಇದೆ ಮತ್ತೆ ನೀರಿದೆ

ಜಿಮ್ ತರ ಕಾಣಿಸ್ತಾ ಇದೆ ಇವ್ರು ಮೊಬೈಲ್ನಲ್ಲಿ ಸೆಲ್ಫಿ ತೆಕೊಂತ್ತಾ ಇದ್ದಾರೆ.